ಚಿತ್ರದಲ್ಲಿ ಕಾಣ್ತಾ ಇರೋದು ಒಂದು ಬ್ಲಾಕ್ ಕಲರ್ ಕಾರು ಇದ್ರು ಮೇಲ್ಗಡೆ ಲಗೇಜ್ ಕ್ಯಾರಿ ಮಾಡಕ್ಕೆ ಕ್ಯಾರಿ ಮಾಡದು ತರ ಒಂದ್ ಇದನ್ನ ಹಾಕಿದ್ದಾರೆ.

ಫೋಟೋದಲ್ಲಿ ಕಾಣ್ತಾ ಇರೋದು ಒಂದು ದೊಡ್ಡ ಕಂಪನಿ ತರ ಕಾಣ್ತಾಇದೆ ಆಮೇಲೆ ಇಲ್ಲಿ ಅಡಕೆ ಗಿಡ ಮರಗಳನ್ನ ಹಾಕಿದ್ದಾರೆ.

ಒಂದು ಲೈಬ್ರರಿ ಯ ಫೋಟೋ ಈ ಲೈಬ್ರರಿಯಲ್ಲಿ ಸೆಕ್ಷನ್ ಬೈ ಸೆಕ್ಷನ್ ಗಳನ್ನ ಮಾಡಿದ್ದಾರೆ ಅಂದ್ರೆ ಒಬ್ಬರಿಗೆ ಇನ್ನೊಬ್ಬರು ಮುಖ ಕಾನ್ಬಾರ್ದು ಅವರು --

ಫೋಟೋ ದಲ್ಲಿ ಕಾಣ್ತಾ ಇರೋದು ಒಂದು ಗ್ರೌಂಡ್ ನ ಫೋಟೋ ಅಂದ್ರೆ ಅರ್ಲಿ ಮಾರ್ನಿಂಗ್ ಅಂದ್ರೆ ಸನ್ನಿ ಟೈಮ್ ಅಲ್ಲಿ ಅಂದ್ರೆ ಇವಾಗ್ತಾನೆ

ಈ ಟಿ.ಟಿ ಒಳಗೆ ಒಳಗಡೆ ಕರ್ಟೈನ್ ನ ಹಾಕಿದ್ದಾರೆ. ವಿಂಡೋ ಗೆ ಬೇಕಾದ್ರೆ ಅಹ್ ಓಪನ್ ಮಾಡ್ಕೊಳದು ಬೇಡಾದ್ರೆ ಬೇ ಕ್ಲೋಸ್ ಮಾಡೊತರ. ಇದು ನೋಡಕ್ಕೆ ತುಂಬಾ ಕ್ಯೂಟ್ ಆಗ್ ಕಾಣ್ತಾಇದೆ ಟಿ ಟಿ .

ಇಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಒಂದು ಮಾತನ್ನ ವಾಲ್ ಅಲ್ಲಿ ಹಾಕಿ ಅವ್ರು ಫೋಟೋ ವನ್ನು ಅದರಲ್ಲಿ ಹಾಕಿದ್ದಾರೆ ಇಲ್ಲಿ ಬೆಂಚ್ ಗಳನ್ನ ಹಾಕಿದ್ದಾರೆ --

ಇದು ಒಂದು ಇನ್ನೂ ಡೆಕೋರೇಷನ್ ಪೂರ್ತಿ ಆಗಿಲ್ಲ ಅಹ್ ಇನ್ನ ಅರ್ಧ ಆಗಿದೆ ಮೇಲ್ಗಡೆ ಅಹ್ ಯೇಲ್ಲೋ ವೈಟ್ --

ಆಮೇಲೆ ಇಲ್ಲಿ ಕೆಳ್ಗಡೆನು ಸಹ ಅಷ್ಟೇ ಪಿಂಕ್ ಕಲರ್ ಫ್ಲವರ್ ನ ಬಳಸಿದ್ದಾರೆ. ಆಮೇಲೆ ಅಕ್ಕ ಪಕ್ಕದಲ್ಲಿ ವೈಟ್ ಯಲ್ಲೋ ಕಲರ್ ಫ್ಲವರ್ಗಳನ್ನ ಬಳಸಿ ಡೆಕೋರ್ ಮಾಡಿದ್ದಾರೆ.

ಇದೂ ಈ ಫೋಟೋ ಉಹ್ ಯಾವ್ದಪ್ಪ ಅಂದ್ರೆ ಇದು ಒಂದು ಪಾರ್ಲರ್ ನ ಫೋಟೋ ಇಲ್ಲಿ ಕಾಣ್ತಾ ಇರೋದ್ ಏನಪಾ ಅಂದ್ರೆ ಇದು ಫೇಷಿಯಲ್ ಗೆ ಯೂಸ್ ಮಾಡುವಂತಹ ಐಟಂ ಗಳು --

ಆಮೇಲೆ ಅಮ್ ಇದು ಗೋ ಗೋಡಾನ್ ಬ್ಲೂ ಕಲರ್ ಶೀಟ್ ಯಿಂದ ಮಾಡಿದ್ದಾರೆ ಮತ್ತೆ ಮೇಲ್ ಎಲ್ಲಾ ಕಡೆ ಶೀಟ್ ಎಲ್ಲ ಕಡೆ ಯೂಸ್ ಮಾಡಿದ್ದಾರೆ.